ಆ ನಮಸ್ಕಾರ್ರೀ madam ಆರಾಮ್ ರೀ? ಹಾ ನಮಸ್ಕಾರ್ರೀ, ನೀವ್ ಆರಾಮ್ ಅದಿರಿ?

ಈಗ ಸನೇದ್ರಾಗ್ ಯಾವ್, ಇದ್ ಕಾಂತಾರ ನೋಡಿದ್ನಿರಿ ಅಷ್ಟ್. ಹಾ ಹೌದು ಕಾಂತಾರ ನಾವೂ ಕಾಂತಾರನ ನೊಡಿದ್ವಿರ್ಲಾ ಅದು ಚುಲೊ ಐತಿರ್ಲಾ picture . ಹಾ ಚುಲೊ ಐತ್ರಿ ಬಾಳ್ ಇದ್ ಆಯ್ತ್. ಹೌದೌದ್ರಿ ಇತ್ತಿತ್ಲಾಗ್ ಹಂತಾವ ಯಾವ್ picture ಬಂದಿದಿಲ್ರಿ.

ಒಂಥರಾ ದೈವ ಇದರ್ದ್ ಐತಿಲಾ ಬಾಳ್ picture ಅದು. ದೈವದ್ ಐತ್ರಿ ಹಿಂಗಾಗಿ ಆದ್ ಚುಲೋ ಓಡಿತ್ರಿ, ಎಲ್ಲಾ ಕುಟುಂಬ ಸಮೇತ ನೋಡಿದ್ವಿರಿ ಆದ್ picture .

ಇಂತಾ picture ಬಂದಿದಿಲ್ಲ ಬರೇ ಇವೆ ಬರ್ತಿದ್ವ.

ಆದ್ ಒಂಥರ ಚನ್ನ ಚುಲೊ ಅನಿಸ್ತ್ .

ಈಗ ಆದ್ ಯಾವದಿಲ್ರಿ ಆದ್ ಬಿಟ್ರ್ ನಾ ಮತ್ ಇದನ್ ನೋಡಿದೆ ಈಗ ತೆಲಗು picture ನೋಡಿದೆ ಈಗ ಮೊನ್ನೆ ಒಂದ್.

ಮತ್ತ್ ಇತ್ತಿತ್ಲಾಗ್ ಯಾವೂ release ಆಗ್ವಲ್ರು ಕನ್ನಡಾ picture . ಈಗ ಯಾವದೋ ಒಂದ್ ಇದ್ ಆ ಆಧ್ಯಾತ್ಮದ ನಿರಾಟ್, ಏನ್ ಒಂದ್ ಬಂದೇತಿ ಅಂತ ಆ . ಸರಿ ಈಗ ಮೊದಲಿನಂಗ ಯಾವೂ picture ಇಲ್ಲಬಿಡ್ರಿ ಈಗ, ರಾಜಕುಮಾರ, ವಿಷ್ಣುವರ್ಧನ ಇದ್ದಾಗ . ಅಯ್ಯ್ ಅವೆಲ್ಲಾ ನಾವ್ ಬಾಳ್ ನೋಡ್ತಿದ್ವಿರಿ ಮೊದಲ್ ರಾಜಕುಮಾರ, ವಿಷ್ಣುವರ್ಧನ ಅವ್ರಲ್ಲಾ.

ಹ್ಮ್ ಆವ್ ಒಂಥರಾ message ಇದ್ ಇರ್ತಿತ್ತಲ್ರಿ . ಹೌದ್ ಸಂದೇಶ್ ಹಾ ರೀ . ಹಾ ಸಂದೇಶ ಇರ್ತಿತ್ತ್ ಏನ್ ಈಗೆಲ್ಲಾ ಬರೇ ಇವ್. ಈಗೇನ್ ಬರೇ picture ಗೊಳ್ ಏನ್ ಬರೇ ನಾಕ್ dance ನಾಕ್ fight ಮುಗಿತ್. ಅಷ್ಟ್ ಅಷ್ಟ್ ಅಷ್ಟ್ ರೀ . ಅಷ್ಟರಾಗ ಮುಗದ ಹೊಕ್ಕೇತಿ picture . ಆದ್ ಮೊದಲೆಲ್ಲಾ picture ನೋಡ್ ನೋಡಿ ರಾಜಕುಮಾರ್ picture ನೋಡಿ ಎಲ್ಲರೂ ಬಂಗಾರದ ಮನುಷ್ಯದು ನೋಡಿ ಎಲ್ಲರೂ ಹೊಲಕ್ಕ ಅದು ಹೋಗ್ತಿದ್ರು ಈಗೇನ್ . ಅವರಂಗನ ಎಷ್ಟೋ ಮಂದಿನೂ ಸುಧಾರಸ್ಕೊಂಡಾರ್ ರೀ.

ಜೋ ನೌಕರಿ ಮಾಡೋರ್ ಬಿಟ್ಟ ಬಿಟ್ಟ ಬಂದ್ ಬಂದ್ ಹೊಲಕ್ಕೆಲ್ಲಾ ಮಾಡ್~ ಮಾಡ್ತಿದ್ರ್ ಅವಾಗೆಲ್ಲ ನಾವೂ ಇದ್ ಮಾಡೋ ಆ ಕಾಲಕ್ಕದ್.

ಹ್ಮ್ ಬಾಳ್ .

ಈಗೆಲ್ಲಾ ಹೊಲ ಬಿಟ್ಟ ಇದಕ್ ಬರುವಂಗ್ ಮಾಡಿದಾರ್ರೀ ಈಗೆಲ್ಲಾ. ಹೊಲ ಅದ್ ರೀ ಹೊಲಾ ಬಿಟ್ಟ ಎಲ್ಲಾರೂ job ನೌಕರಿಗೆ ಸೇರಕೊಂಡ್.

ಈಗಿನ್ ಮಳಿ ಬೆಳಿನೂ ಹಂಗ ಐತ್ರಿ ಈಗ.

ಅವಾಗೆಲ್ಲ ಈಥರ ಇದ್ದಿದಿಲ್ಲ ಬಿಡ್ರಿ correct time ಗೆಲ್ಲಾ ಮಳಿ ಎಲ್ಲಾ ಅಕ್ಕಿತ್ತಾ.

ಈಗಿನ್ ಇದೂನು ಹಂಗ ಐತ್ಯಾ . ಮತ್ತೀಗ ಹೊಸಾ picture ಯಾವ್ ನೋಡ್ತಿರಿ ನೀವ್ ದರ್ಶನದು ನೋಡ್ತೀರೇನ್ ರೀ. ದರ್ಶನದ್ವು ಅದು ಯಾವೂ ನೋಡಿಲ್ರಿ ಈಗ . ಇಪ್ಪತ್ತಾರ್ ತಾರಿಕೆಗೆ ಐತಿ ನೋಡ್ರಿ ಕ್ರಾಂತಿ ಅಂತ release ಐತ್ರಿ ಅದೂ, ಅದ್ education ಬಗ್ಗೆ ಐತ್ರಿ ಅದು. ಕ್ರಾಂತಿ ಹಾ ಹಾ ಅದೆಲ್ಲಾ ಇಲ್ಲೇ ಇದಕ್ ಬಂದಿದ್ರಲ್ಲ ಹುಬ್ಳಿಗೆ ಅಲ್ಲೇ ಇಲ್ಲೇ.

ಹಾ ಹುಬ್ಳಿ ಒಳ್ಗ್ ಬಂದಿದ್ರನ್ promotion ಗಾಗಿ. ಹಾ ಬಂದಿದ್ರಂತ ಹೌದ . ನೋಡ್ರಿ ಮತ್ ಪುನೀತ ರಾಜಕುಮಾರನ್ picture ಚುಲೊ ಇರ್ತಿದ್ವು ಪಾಪ್ ಆವ್ ಹಿಂಗಾತ್. ಪಾಪ ಮತ್ ಗಂಧದಗುಡಿ ಏನ್ ನಮಗ್ ನೋಡಕಾಗ್ಲಿಲ್ಲ ಅಂದ್ರ್ ಅದೇನೋ . ಗಂಧದಗುಡಿ ನೋಡ್ರಿ ಆದ್ ಮತ್ ಚುಲೊ ಐತ್ರಿ ಆದ್ mobile ಅದು ಬಂದ್ರ್ ನೋಡ್ರಿ.

ಹಾ picture ಚುಲೊ ಐತ್ರಿ ಆದ್ ಆ picture ಏನ್ರಿ documentary ಐತ್ರಿ ಆದ್.

ಹಾ ಹಾ okay ಒಂದ್ ಸ್ವಲ್ಪ phone ಬರಾತೇತಿ ತುಗೋರಿ ಆಮೇಲ್ ಹಚ್ಚತೇನಿ ನಿಮ್ಗ್.

ಮತ್ತೇನು ಇಷ್ಟು ದಿನಾದ್ಮೇಲೆ call ಮಾಡಿದ್ದೀಯ? ನೆನ್ಪೋಗಿದ ಇಲ್ವಾ ಅಂತ ನೋಡೋಕ

ನೆನಪು ಹೇಗೆ ಹೋಗಿರ್ತದೆ? college friend ನ ಮರಿಲಿಕ್ಕಾಗ್ತದಾ? ಆ ಮರ್~ ಮರ್~ ಮರ್ತಿದ್ದೀಯಲ್ಲ? ಅದಿಕ್ಕೆ call ಮಾಡಿದ್ದು ನಾ, ಇಲ್ಲಾದ್ರೆ call ಮಾಡ್ತಾ ಇರ್ಲಿಲ್ವಾ ನೀನು?

ಮತ್ತೆ, ಹೇಗಿದೆ ನಮ್ಮ college day ಎಲ್ಲ ನೆನ್ಪೆಲ್ಲ? ನೆನಪಿದ್ಯಾ? ನೆನ್ಪೆಲ್ಲ ಹಾಗೇ ಇದೆ, ಯಾವ್ದ್ಸ ಮರೀಲಿಲ್ಲ.

ಹಾ, ಮರ್ತಿದ್ದೀಯ ಬಿಡು, ಅದಿಕ್ಕೆ call ಮಾಡಿರಲ್ಲ?

ಹಾಗೆ ಮಾಡ್ತಿದ್ಯಾ? ವಿಜಯನ್ ಮದ್ವೇ, ಆ ಶ್ವೇತ, ಇವ್ಳ್ದೂ ಸುಮನ್ ಮದ್ವೇ, ಸ್ಮಿತನ್ ಮದ್ವೆ, ಯಾರ್ ಮದ್ವೆಗೂ ಬಂದಿಲ್ಲ ಮಾರೆ ನೀನು? ಹೌದಾ, ನಾನು ಕೆಲ್ಸದ್ ಮೇಲೆ ಬೆಂಗ್ಳೂರಿಗೆ ಹೋಗಿದ್ದೆಲ್ಲ?

ಮತ್ತೆ ನಮ್ದೆಲ್ಲ ಹೆಂಗ್ ನೆನ್ಪಿರುತ್ತೆ ನಿಂಗೆ? ಎಲ್ಲಾ ನೆನ್ಪಿದೆ college days ನೋಡೋಣ, ಮತ್ತೆ ಹೇಗೆ ಯಾ, ನಂಗಂತೂ ನೀನ್ ಕಲ್ಸಿದ ಆ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ನಾಟಕ ಉಂಟಲ್ಲ? ಯಾವಾಗ ಬೇಕಿದ್ರೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮರೀಲಿಕ್ಕಿಲ್ಲಲ್ಲ? ಅದು ರಂಗಪ್ಪನ್ ಪಾತ್ರಾನೂ ಮರೀಲಿಕ್ಕಿಲ್ಲಲ್ಲ? ಹೌದೌದು ರಂಗಪ್ಪ, ನನ್ನ ಗಂಡ ಆಗಿ act ಮಾಡಿದ್ದಲ್ಲ?

ಹೌದು, ಆ ನಾಟಕ ಅಂತೂ super .

Final year ಅಲ್ಲಿ ನಾಟಕಾ ಮಾಡಿದೆವಲ್ಲ ಗೊತ್ತಾ?

ನಾನದ್ರಲ್ಲಿ ದೇವೇಂದ್ರ part ಹಾಕಿದ್ದೆಲ್ಲ?

ನೀನ್ ಯಾವ್ದು ಹಾಕಿದ್ದು? ರಾಕ್ಷಸ.

ಮೊನ್ನೆ college ಗೆಲ್ಲ ಹೋಗಿದ್ದೆ, ನೀನಂತೂ college ಗ್ ಬಂದೇ ಇಲ್ಲ ಅಲ್ಲ? ಇಲ್ಲ, next time college ಗ್ ಹೋಗೋಣ ಆಯ್ತಾ? ಎಲ್ರೂ ಒಟ್ಟಾಗಿ ಹೋಗೋಣ.

ಎಲ್ಲ sir, teachers ನ ಮಾತಾಡ್ಸ್ಬೇಕು. ಯಾರಿದಾರಲ್ಲಿ? ಯಾರಿಲ್ಲ, ಎಲ್ಲ ಹೋಗಿದ್ದಾರೆ.

ಹೋಗಿದ್ದಾರೆ, retirement ಆದ್ರೂ ನಾವು ಅವರ್ನ ಭೇಟಿ ಆಗ್ಬೇಕು, ಎಲ್ಲಿ.

ಹಾ, ಅದೇ ಆ ಭೇಟಿಯಾಗಿ ನಮ್ಮ college ನೆನ್ಪುಗಳೆಲ್ಲ ಮತ್ತೆ ಅವರತ್ರ share ಮಾಡ್ಕೋಬೇಕು ಆವಾಗ್ಲೇ ಒಂದ್ ಖುಷಿ.

ಹೌದು, ನೀನ್ ಬೆಂಗ್ಳೂರಿಂದ ಯಾವಾಗ್ ಬರ್ತೀಯಾ? ಬಂದ್, ಬರ್ತೀಯಾ ನಾಕು ದೀವ್ಸಕ್ ಓಡ್ತೀಯಾ? ಇಲ್ಲ, ನಾನು ಜನವರಿಯಲ್ಲಿ ಬರ್ತೇನೆ, ನಾಡ್ದು ಜನವರಿ ಒಂದುಕ್ಕೆ.

ಹ, ಒಂದು ಹತ್ತು ದಿನ ರಜೆ ಇದೆ, ಆವಾಗ ಬರ್ತೀನಿ.

Next year ಆವಾಗ ಬಂದಾಗ ಹೋಗೋಣ, college ಗೆ ಹೋಗೋಣ, college ಇಂದ ಮತ್ತೇ ನಮ್ದು ಗಣೇಶ್ sir ಮನೆಗೆ, ಹಾಗೇ ವಿದ್ಯಾ ma'am ಮನೆಗೆಲ್ಲ ಹೋಗೋಣ.

ನನ್ನನ್ನೂಸ ಕರ್ಕೋಂಡ್ ಹೋಗು college ದಿನಗಳನ್ನ.

ಸರಿ ಆಯ್ತಾ, ಎಂತ ನನ್ಗೆ ಒಂದು call ಬರ್ತಾ ಇದೆ urgent , ನಾನಿಡ್ತೀನಾಯ್ತಾ? ಒಂದ್ನಿಮ್ಷ ಮಾಡ್ತೀನಿ ಆ.

ಹ hai ಪ್ರಿಯ ಅವರೇ.

ಆ ನಾನ್ ಚೆನ್ನಾಗಿದ್ದೀನಿ ಏನ್ ಅಪುರೂಪ call ಮಾಡಿದೀರಿ. ಹೌದ್ ನಾನ್ ಹೀಗೆ ಸುಮ್ನೆ ಹೀಗೆ ಕುತ್ಕೊಂಡ್ ಇದ್ದೆ ಸುಮ್ನೆ ತುಂಬಾ ದಿವಸದಿಂದ ಎಣಿಸ್ತಾ ಇದೇನೇ call ಮಾಡ್ಬೇಕು ಅಂತೇಳಿ ಮತ್ತೆ ಅದು ಕೆಲವಮ್ಮೆ ಮರ್ತ್ ಹೋಗ್ತದೆ ಅದ್ಕೆ ಇವತ್ ಮತ್ತೆ ನೆನಪ್ ಮಾಡಿ ಮತ್ತೆ ನಾನು phone ಮಾಡಿದ್ದು. ಅದೇ ನಾನ್ ಇವತ್ ನೀವು ನನ್ ಜೊತೆ ಬರ್ತೀರಾ ಅಂತ shopping ಗೆ ಹೋಗುವ ಅಂತ ಹೇಳಿ . ಸುಮ್ನೆ ಹೀಗೆ ತಿರ್ಗಾಡ್ಕೊಂಡ್ ಬರುವ ಹೋಗುದ್ ಅಂದ್ರೆ ಎಲರಿಗೂ ಇಷ್ಟ ಆಗ್ತದೆ ಅಲ್ವಾ . ಆಹ್ ಹೌದು ನಾನು ಹಾಗೆ ಬಟ್ಟೆ ಬಟ್ಟೆ ತಗೋಳಿಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ ಇದ್ದೆ ಈಗೇಲ ಮದ್ವೆ ಹಬ್ಬಗಳೆಲ್ಲ ಬರ್ತದೆ ಅಲ್ಲಾ.

ಮತ್ತೆ ಹಾಗೆ ಮತ್ತೆ ಉಳ್ದಿದ್ದು ನಮ್ಗೆ ಬಟ್ಟೆ ತಗೋಳಕೆ ಹೋಗಿ ಮತ್ತೆ ಉಳ್ದಿದ್ದು ಎಲ್ಲಾ ತಗೊಂಡ್ ಬರುವ ಅಂತ ಅನ್ಕೊಂಡ್ ಇದ್ದೆ . ಹ ಹ ಹಾ ಅದೇ ಇನ್ ಈಗ April, May ಅಂದ್ರೆ ಒಂದೊಂದು ಸಮಾರಂಭ ಎಲ್ಲಾ ಬರ್ತಾ ಇರ್ತದೆ ಅಲ್ವಾ. ಹೌದು ಮದ್ವೆ ಅದು ಇದು. ಹಾ ಬಟ್ಟೆ ಬರೆ ಇದ್ರುನು ಸಾಕಗುದಿಲ್ಲ ಎಷ್ಟು ಬಟ್ಟೆ ಬರೇ ಇದ್ರುನು ಹೋಗುವಾಗ ಒದೊಂದ್ ಬಟ್ಟೆ ಹಾಕ್ಬೇಕ್ ಆಗ್ತದೆ ಒಂದನ್ನ ಮತ್ತೆ ಪುನಃ ಒಂದ ಸರಿ ಹಾಕಿದ್ರೆ ಇನ್ನೊಂದ್ ಸರಿ ಹಾಕುವ ಹಾಗಿಲ್ಲ. ಅದೆ ನಮ್ಮ ಹುಡ್ಗಿರ್ problem ಏ ಅದೇ ಅಲ್ಲಾ . ಹಾಕಿದ್ ಮೇಲೆ ಮತ್ತೊಂದು function ಗೆ ಅದು ಹಾಕುದಿಲ್ಲ ನಾವು. ಹೌದು ಅದೇ ಸಮಸ್ಸೆ ಆಗೋದು ಮತ್ತೆ ನಾವ್ ಏನಿಸ್ತೇವೆ ಅದು ಎಲ್ರು ನೋಡಿದಾರೆ ಪುನಃ ಇದೆ ರೀತಿ ಹಾಕೊಂಡಿದಾರೆ ಅಂತ . ಅದು camera ದಲ್ಲಿ click ಆದ್ರೆ ಸಾಕು ಹಾಕುದಿಲ್ಲ. ಅದೇ ಹೇಳಿದ್ ಅದಕ್ಕೆ ನಾವ್ ಇನ್ನು ಅದೇ ಈಗ ಮದ್ವೆ ಬರ್ತಾ ಉಂಟು ನಮ್ದ ಅದಕ್ಕೆ. ಸ್ನೇಹಿತೆದು ಮದ್ವೆ ಇದೆ ನಾಡಿದ್ದು ಹೋಗ್ಬೇಕ್ ಎಂತ saree ತಗೋಳೋದ ಅಥವಾ dress ತಗೋಳೋದ ಗುತ್ತಿಲ್ಲ ಅದೇ ಯೋಚ್ನೆ ಮಾಡ್ತಾ ಇದ್ದೆ ಹೋಗ್ಬೇಕ್ ಅಲ್ಲಾ ಮತ್ತೆ ಕೆಲ್ಸದಲ್ಲಿ ಇದ್ದೆ. ಅಲ್ಲಿ ರಜೆ ಬೇಕು ರಜೆ ಎಲ್ಲ ತಗೊಂಡು ಒಂದು ದಿವಸ full shopping ಹೋಗಿ ಎಲ್ಲದು ಅದಕ್ಕೆ setting ಆಗು ವಂತದ್ದು ಎಲ್ಲ ಬೇಕಲ್ಲಾ ಬಳೆ, ಸರ ಎಲ್ಲ ತಗೊಂಡ್ ಬರುವ ಅಂತ. ಹೌದು ಒಂದ್ ದಿವಸ ಹೋದ್ ಮೇಲೆ ಎಲ್ಲ ಒಟ್ಟಿಗೆ ಮಾಡ್ಕೊಂಡ್ ಬರ್ಬಹುದು ಇನ್ನೊಂದಿನ ಮತ್ತೆ ಪದೇ ಪದೇ ಹೋಗ್ಲಿಕ್ಕೆ ಸಾ ನಮ್ಗೆ ಸಮಯ ಇರ್ಬೇಕು ಅಲ್ವಾ ನಮ್ಗೆ ಮತ್ತೆ ಕೆಲಸ ಇರುವಾಗ ಅದು ಆಗೋದಿಲ್ಲ ಯಾವದಾದ್ರು ಒಂದ್ ದಿನ ತಗೊಂಡು ಅದೆಲ್ಲಾ. ಏನೆಲ ಬೇಕು ಎಲ್ಲ ಒಂದೇ ದಿವಸ ತಗೊಂಡ್ ಬಿಡ್ಬೇಕು ಇಬ್ರು ಇದ್ರೆ ಒಳ್ಳೇದು ಆಗ್ತದೆ ಅಲ್ವಾ ರುಚಿ ಎಲ್ಲ ನೋಡಿ.

ತಗೋಲ್ಬಾಹುದು ಹೌದು. ನಮ್ಗೆ ಅಂದ್ರೆ ಒಬಬ್ರಿಗೆ ಗೂತ್ತಾಗೊದಿಲ್ಲ ಅದು ನಮ್ಗೆ.

ಬಟ್ಟೆ ಎಲ್ಲಾದ್ರೂ rate ಜಾಸ್ತಿ ಆದ್ರೆ ಅಲ್ಲಿ ಗೊತ್ತಾಗುತ್ತ ಅಲ್ವಾ ತಗೋಳೋದ ಬೇಡ್ವಾ quality ಹೆಂಗಿದೆ ಅದ್ರದ್ದು quality ಎಲ್ಲ ಹೇಗಿದೆ ಅಂತ ಎಲ್ಲ. ತಗೋಳಿಕ್ಕೆ ಆಗುತ್ತೆ ಇನ್ನೊಬ್ರು ಇದ್ರೆ ಅವ್ರು ಹೇಳ್ತಾರಲ್ಲ ಈ ರೀತಿ ಈ ರೀತಿ ಬಟ್ಟೆ ತಗೋ ನಾನ್ ತಗೊಂಡ್ ಇದ್ದೆ.

ಅದ್ಕೆ ನಾನ್ ಯೋಚ್ನೆ ಮಾಡ್ತಾ ಇದ್ದೆ. ಅದೇ ಇಬ್ರು ಬೇಕೇ ಬೇಕು ಒಂದೇ ತುಂಬಾ ಜನ ಇದ್ರೆ ಒಳ್ಳೆದಾಗ್ತದೆ ಎಲ್ಲ ಸೇರಿ ಎಲ್ರದು ಅಭಿಪ್ರಾಯ ಎಲ್ಲ ನೋಡಿ ಅದೇಲ್ಲ ತಗೋಳೋದ ಬಿಡೋದ ಅಂತ ನಾವಲ್ಲಿ ಹೋದ್ ಮೇಲೆ ತಗೋಳೋಬಹುದು ಅದೇ ಅದೇ .

ಮತ್ತೆ ಹೀಗೆ ನಾವ್ ಹೋಗುವ ಯಾವಾಗ ನೀವ್ free ಇದ್ದೀರಾ? ನಾನು ನೋಡ್ಬೇಕು ನಂದು ಆದಿತ್ಯವಾರನೇ ಆಯ್ತ್ ಬರೋದ್ ಆದ್ರೆ ಮತ್ತೆ ಕೆಲ್ಸ ಇರತ್ ಅಲ್ಲಾ. ಆದಿತ್ಯವಾರ ಆದ್ರೆ ನೀವ್ ಎಲ್ಲಿಗೆ ಹೋಗುವ ಅಂತ ಇದ್ರಿ ಅಲ್ಲಿಗೆ ಬರ್ತೇನೆ ಮತ್ತೆ ನನಗೂ ಮಾಡ್ಬೇಕು ಅಲ್ಲಾ ಅಲ್ಲಿ. ಆಯ್ತ್ ಆಯ್ತ್ ಆಗದ್ರೆ ಒಂದು ದಿವಸ ಬಿಡುವು ಮಾಡ್ಕೊಳ್ಳಿ ನೀವ್ ಸಾ ಒಂದು ಆದಿತ್ಯವಾರ ಹೋಗುವ ಇಬ್ರು . ನಿಮಗು ಸಮಯ ಇರ್ತದೆ ಅಲ್ವ ರಜೆ ಮತ್ತೆ ಆ ದಿವಸ ನೀವು ಬಿಡುವು ಮಾಡ್ಕೊಳ್ಳಿ ಮತ್ತೆ ಒಟ್ಟಿಗೆ ಹೋಗುವ ಅವತ್ತಿನ ಎಲ್ಲ ಕೆಲಸ ಮಾಡ್ಕೊಂಡ .

ಬಟ್ಟೆಗಳು ಅದು ಇದು ಎಂತೆಲ್ಲ ಬೇಕು ಅದೆಲ್ಲ ತಗೊಂಡು ಸ್ವಲ್ಪ udupi ಗೆ ಬರ್ದೇ ತುಂಬಾ ದಿವಸ ಆಯ್ತ್ udupi ಗೆ ಬದಿ ಎಲ್ಲ ನೋಡ್ಕೊಂಡು shopping ಮಾಡಿ ಎಲ್ಲ ಕಾರ್ಯ ಒಂದೇ ಸರ್ತಿ ಆಗಿ ಬಿಡ್ತದೆ. ಅದೇ ಅದೇ ಅದ್ಕೆ ನನ್ಗೆ ನಿಮ್ದು ನೆನಪು ಆಯ್ತ್ ಅದ್ಕೆ ನಾನ್ ನಿಮಗೆ ತಕ್ಷಣ ಕರೆ ಮಾಡಿದ್ದು ಅದೇ ನಾವ್ ಹೋಗುವ ಆದಿತ್ಯವಾರ ದಿವಸ.